ಹಾಗೆ ಚರ್ಚ್ ಅನ್ನು ರೆಡ್ ಕಲರ್ ಪೈಂಟಿಂದ ಮಾಡಿದ್ದಾರೆ ಹಾಗೆ ಸುತ್ತ ಮುತ್ತ --

ಅದರ ಮುಂದೆ ನಿಂತುಕೊಂಡು ಗಂಡ ಹೆಂಡತಿ ಇಬ್ಬರು ಫೋಟೋ ತೆಗೆದುಕೊಳ್ಳುತ್ತಿದ್ದರೆ ಹಾಗು ಪಕ್ಕದಲ್ಲಿ ಒಂದು ವಿಗ್ರಹ ಸಹಿತ ಇದೆ .

ಹಾಗೆ ಸುತ್ತ ಮುತ್ತ ಪ್ರದೇಶದಲ್ಲಿ ಖಾಲಿಯಾದ ಜಾಗವನ್ನು ಸಹಿತ ನೋಡಬಹುದು .

ಜನರು ಉತ್ಸಾಹದಿಂದ ಕ್ಯಾಂಪ್ ಫೋಟೋ ವನ್ನು ತೆಗೆಸಿಕೊಳ್ಳುತ್ತಿದ್ದರೆ ಇದರಲ್ಲಿ --

ಗುಂಪು ಗುಂಪಿನಲ್ಲಿ ರಂಗೋಲಿಯನ್ನು ಬಿಡುತ್ತಿದಾರೆ ಅದರಲ್ಲಿ ಒಂದು ಎರಡು ಮೂರೂ ನಾಕು ಗುಂಪುಗಳು ಕಾಣುತ್ತಿದ್ದವೇ ಹಾಗು --

ನಾನು ನೋಡಿದ ಪ್ರಕಾರ ಈ ಫೋಟೋದಲ್ಲಿ ಇದು ಕಾಶಿ ಎಂದು ಭಾವಿಸುತ್ತೇನೆ ಹಾಗೂ ಸುತ್ತಮುತ್ತ ಜನಗಳಿದ್ದಾರೆ.

ಹಾಗು ಸುತ್ತ ಮುತ್ತ ಲೈಟ್ ಗಳು ತುಂಬಿದೆ ಹಾಗೆ ಸುತ್ತ ಮುತ್ತ--

ಏನ್ ಬ್ರದರ್ ನೋಡುತ್ತಿದ್ದರೆ ಹಾಗೆ ಸುತ್ತ ಮುತ್ತ --

ನಾನು ನೋಡಿದ ಪ್ರಕಾರ ಈ ಫೊಟೊ ದಲ್ಲಿ ಇದು ಒಂದು ರಿಸೆಪ್ಶನ್ ಎಂದು ಭಾವಿಸುತ್ತೇನೆ ಹಾಗೆ ಸುತ್ತ ಮುತ್ತ ಫೋಟೋಶೂಟ್ ನಡೆಯುತ್ತಿದೆ ಹಾಗೆ --

ಅದರ ಸುತ್ತ ಮುತ್ತ ಹುಡುಗಿಯರು ನಿಂತುಕೊಂಡು ಡ್ಯಾನ್ಸ್ ಅನ್ನು ಮಾಡುತ್ತಿದ್ದಾರೆ ಹಾಗೆ ಅದರಲ್ಲಿ --

ನಾನು ನೋಡಿದ ಪ್ರಕಾರ ಇದು ಒಂದು ಅಂಗಡಿ ಎಂದು ತಿಳಿಯಬಹುದು ಬಟ್ಟೆ ಅಂಗಡಿ ಅದರಲ್ಲಿ ಚೂಡಿದಾರ್ ಡ್ರೆಸ್ ಪಿಸ್ಸ್ ಹಾಗು ನೈಟಿ --

ಅದರ ಸುತ್ತ ಮುತ್ತ ವೈರ್ ಗಳು ಹಾಗೆ ಅದರ ಪಕ್ಕದಲ್ಲಿ ಒಂದು ಮೂರೂ ನಾಲಕ್ಕು ಮಷಿನ್ ಗಳನ್ನೂ ನೋಡಬಹುದು ಅದು ಕಪ್ಪು ಮಣ್ಣಿನಿಂದ ತುಂಬಿದೆ.

ಮೆನು ಮೆನು ಅನ್ನು ಓದುತ್ತಿದ್ದಾಳೆ ಹಾಗೆಯೆ ಸುತ್ತಲೂ ಟೇಬಲ್ ಅನ್ನು --

ಹಾಗೆ ಗಿಡ ಮರಗಳು ಇದೆ ಹಾಗೆ ಪಕ್ಕದಲ್ಲಿ --

ನಾನು ನೋಡಿದ ಪ್ರಕಾರ ಈ ಫೋಟೋ ದಲ್ಲಿ ಇದು ಒಂದು ಸ್ಕೂಲ್ ಗ್ರೌಂಡ್ ಎಂದು ತಿಳಿದಿದ್ದೇನೆ ಇದರಲ್ಲಿ --

ನಾನು ನೋಡಿದ ಹಾಗೆ ಈ ಫೋಟೋ ದಲ್ಲಿ ಇದು ಒಂದು ಅಂಗಡಿ ಎಂದು ಕಾಣಿಸುತದೆ ಆ ಅಂಗಡಿಯಲ್ಲಿ ಜನಗಳು --

ನಾನು ನೋಡಿದ ಪ್ರಕಾರ ಈ ಫೋಟೋದಲ್ಲಿ ಇದು ಒಂದು ಡ್ಯಾಮ್ ಎಂದು ತಿಳಿದಿದ್ದೇನೆ ಡ್ಯಾಮ್ ಸುತ್ತ ಮುತ್ತ--